ಇದೇ ಮಾರ್ಕೆಟ್ ನಲ್ಲಿ ಐತೆ ಅಂಗಡಿ ಹಣ್ಣಿಂದು ಆ ಹಣ್ಣುಗಳು ಯಾವ್ಯಾವ ಇದಾವೆ ಅಂತ ಅಂದ್ರೆ ಬಾಳೆಹಣ್ಣು ಆದ ಜಂಪಾಲ ಹಣ್ಣು ಆದ.

ಮರಗಳು ನಮ್ಮ ಅಕ್ಕ ಪಕ್ಕ ತುಂಬಾ ಮರ ಇದೆ ನಮ್ಮ ಜಾಗಗಳಲ್ಲಿ ಮರ ಇದ್ರೆ ತುಂಬಾ ಅನುಕೂಲನೇ ಎಲ್ಲ ಬೀಳುತ್ತೆ ಗಾಳಿ ಬಂದ್ರೆ ಒಂದು ಚುರ್ ಡೆಂಜರ್ .